ಇದು ಡ್ರೆಸ್ ನ ಅಂಗಡಿ ಅನ್ಸುತ್ತೆ ಆಹ್ಹ್ ಇಲ್ಲಿ ನಾವು ಬೇಕಾದ ಡ್ರೆಸ್ ಅನ್ನು ನಾವೇ ಪರ್ಚೇಸ್ ಮಾಡಬಹುದು ಈಗ ಹೇಗ್ ಆಗಿದೆ ಅಂದ್ರೆ ಆನ್ಲೈನ್ ಮತ್ತು ಅಫ್ಲಿನ್ ಆನ್ಲೈನ್ ನಾವು ಕಲರ್ ಅಥವಾ ನಮಗೆ ಆನ್ಲೈನ್ ನಲ್ಲಿ ಡ್ರೆಸ್ ಪರ್ಚೆಸ್ ಮಾಡಬೇಕಾದರೆ ನಾವು ಅದನ್ನು ಮುಟ್ಟಿ ನೋಡೋಲ್ಲ ಆದ್ರೆ ನಾವು ಶಾಪ್ ನಲ್ಲಿ ಹೋದ್ರೆ--

ಇದು ವಿಮಾನ ನಿಲ್ದಾಣ ವಿಮಾನ ನಿಲ್ದಾಣ ನಮ್ ಊರಲ್ಲಿ ಅಂದ್ರೆ ನಮ್ಮ ಮಂಗಳೂರು ಅಹ್ ಏರಿಯಾ ಅಂತ ಬಂದ್ರೆ ಬಜ್ಪೆಯಲ್ಲಿ ಇದೆ ಆಹ್ಹ್ ಮತ್ತೆ ವಿಮಾನ ಮೊದಲೆಲ್ಲ ಯಾರಾದರೂ ದೂರ ಕೆಲಸಕ್ಕೆ ಹೋದ್ರೆ ತುಂಬಾ ಕಷ್ಟ ಆಗೋದು ಬರೋದಕ್ಕೆ ಆದ್ರೆ ಈಗ ಆಗಲ್ಲ.

ಜೈನ ಅಹ್ ಅದು ಸಾವಿರ ಕಂಬದ ಜೈನ ತುಂಬಾ ಕಂಬಗಳು ಇದ್ವು ಅಂದ್ರೆ ಒಂದು ಕಂಬದಲ್ಲಿ ಮತ್ತೊಂದು ಕಂಬ ಕಂಬ ಕಂಬ ಕಂಬ ಹಾಗೆ ಚೆಂದ ಇತ್ತು ನೋಡ್ಲಿಕೆ ಮತ್ತೆ ಜೈನರಲ್ಲಿ ಎರಡು ಪಂಗಡ ಒಂದು ಶ್ವೇತಂಬರರು ಮತ್ತು ದಿಗಂಬರರು .

ಹೀಗೆಲ್ಲ ಮಾಡ್ತಇರ್ತ್ತರೆ ಮತ್ತೆ ಇಲ್ಲಿ ಸ್ಟೇಜ್ ಆಹ್ಹ್ಹ್ ಎಲ್ಲ ಇದೆ.

ಇದು ಹೋಟೆಲ್ ಹೋಹ್ಹ್ ಹೋಟೆಲ್ ತುಂಬಾ ಆ ಇದು ತುಂಬಾ ರಿಚ್ ಆಗಿರೋ ಹೋಟೆಲ್ ಅನ್ಸುತ್ತೆ ಅಂದ್ರೆ ಆ ನಾವು ಕೆಲವೊಂದು ಹೊ ಹೋಟೆಲ್ ಹೇಗಿರುತ್ತೆ ಅಂದ್ರೆ ಔಟ್ ಸೈಡ್ ನಿಂದ ನೋಡುವಾಗಲೇ ಅದು ರಿಚ್ ಆಗಿದೆ ಅಂತ ಗೊತಾಗುತ್ತೆ ಮತ್ತೆ ಅದರ ಒಳಗಡೆ ಕೂಡ ಡಿಸೈನ್ ಚೇಂಜಸ್ ಇರುತ್ತೆ ತುಂಬಾ ರಿಚ್ ಆಗಿ ಇರುತ್ತೆ ಮತ್ತೆ ಅದು--

ಹೆಚ್ಚಾಗಿದೆ ಅಂದ್ರೆ ನಾವು ನಮ್ಗೆ ನಾವೇ ತೊಂದರೆ ಕಂಡ್ಕೊಳ್ತೀವಿ ಕೆಲವೊಬ್ಬರು ಸೆಲ್ಫಿ ಗೋಸ್ಕರ ಅವರ ಜೀವವನ್ನೇ ತಕ್ಕೊಂಡು ಇದ್ದಾರೆ ಯಾಕೇಂದರೆ ಜಲಪಾತ ಅಥವಾ ಯಾವದಾದರೂ ಇದ್ದರಲ್ಲಿ ಸೆಲ್ಫಿ ತಗಿಯೋದು ಆಹ್ಹ್ ಕೆಲವೊಮ್ಮೆ ನಾವು ನಮ್ಮ ಜೀವನವನ್ನು ಲೆಕ್ಕಕ್ಕೆ ಇಡದೆ ಸೆಲ್ಫಿ ತಗಿಯೋದರಲ್ಲಿ ಮಗ್ನ ಆಗಿರ್ತಿವಿ.

ಆಹ್ಹ್ ನೆಮ್ಮದಿ ಸಿಗುತ್ತೆ ನಮ್ಮ್ ಕಷ್ಟ ಆ ಗಳಿಗೆಗೆ ಮರೆತು ಬಿಡ್ತಿವಿ ಅಲ್ಲಿಯ ಏಕಾಂತತೆ ಏಕಾಂತತೆಯೇ ಹಾಗೆ.

ಇದು ಶ್ರೀ ಕೃಷ್ಣ ಎಲೆಕ್ಟ್ರಾನಿಕ್ಸ್ ಇಲ್ಲಿ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಸಿಗತ್ತದ್ದೆ ಮತ್ತೆ ಇಲ್ಲಿ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಅಂದ್ರೆ ಮಿಕ್ಸಿ ಟಿ.ವಿ. ಫ್ಯಾನ್ ಎಲ್ಲಾನು ಸಿಗುತ್ತೆ.